ಅಲ್ಲಿ ಶಾರುಕ್ಖಾನ್ ಇದಾನೆ ಅಲಿ ನೇಪೋಲಿಕ್ಸ್ ಅಂತಾ ಇದೆ ಅಲ್ಲಿ ಶಾರದಾ ಪ್ಲೇ ಹುಡ್ ಹಾರ್ಡ್ವೇರ್ ಸೆಂಟರ್ ಅಂತ ಇದೆ.

ಇಲ್ಲಿ ದೊಡ್ಡ ಮರ ಇದೆ ಅದರ ಎದ್ರುಗಡೆ ಒಂದು ದರಗ ಇದೆ ಮುರ ಗೆಟ ಹಾಕಿದ್ದಾರೆ ಮೆಲ್ಗಡೆ ಹತ್ತಕೊಂಡ ಹೊಗಕ ಮೆಟ್ಲಿದೆ ಎರಡು ಕಂಬಗಳಿದ್ದಾವೆ ಕಲರ ಕಲರ ಇದೆ ಚೆನ್ನಾಗಿವೆ .

ಬೈಕ್ ಇದೆ ಅಲ್ಲೊಬ್ಬ ಗೇಟ್ ಎದ್ರಗಡೆ ನಿಂತಕೊಂಡಿದನೆ ಬೈಕ ಹಿರೊ ಸ್ಪ್ಲೆಂಡರ್‌ ಬೈಕು ಅಲ್ಲಿ ಯಾವುದೊ ಕಾಲೆಜಿ ದೆ ಶಿಕ್ಷಣ ರೈಚುರು ಅಂತ ಅಲ್ಲಿ ಬೊರ್ಡಿದೆ ಎದ್ರುಗಡೆ ಏನೊ ಒದ್ತಾ ಇದ್ದಾನೆ ಅವನು ಇಲ್ಲಿ ಗೊಡಿಮೆಲ ಏನೊ ಕೆತ್ತಿದ್ದಾರೆ ಕತ್ಲಾಗಿದೆ ಲೈಟ ಆನ್‌ ಮಾಡೊದ್ದಾರೆ .

ಬ್ಲಾಕ್ ಅಂಡ್ ವೈಟ್ ಇಮೇಜು ಲಿ ಜನ್ಗಳು ನಿಂತಿದ್ದಾರೆ ಇಲ್ಲಿ ಒಬ್ಬನು ಜ ನೀರಲ್ಲಿ ದುಮುಕುತಿದ್ದನೆ.ಇಲ್ಲಿ ನಿರ್ ಹರಿತಾಯಿದೆ ಅಲ್ಲಿ ಕಲ್ ಇದೆ ಕಂಬಾ ಇದೆ ಅಲ್ಲಿ ಮೆಟ್ಲಿದೆ ಅಲ್ಲಿ ನೀರ್ ಬರೋಕೆ ಮೂರು ತುತ್ ಇದೆ.

ಮರ ಇದೆ ರೋಡ್ ಇದೆ ಎಲ್ಲೊ ಕಲರ್ ಪೆಂಟ ಇದೆ ಬ್ಯ್ಲಾ ಬ್ಯ್ಲಾಕ ಕಲರ್ ಪೆಂಟ ಇದೆ ಮೂರು ಆರು ಏಳು ಎಂಟು ಮರ ಇದ್ದಾವೆ ಗ್ಲಾಸ್ ಇದೆ ಬಿಲ್ಡಿಂಗ ಇದೆ ಸಿದ್ಧಾರ ಅಂತ ಹೆಸರಿದೆ ಚೆನ್ನಾಗಿದೆ .

ಟ್ರಸ್ಟ್ ಅಂದ್ರೆ ನಂಬಿಕೆ ಇಲ್ಲಿ ಗೇಟ್ ಓಪನ್ ಇದೆ ಇದರ ಅಪಾರ್ಟಮೆಂಟ ಇರಬೆಕು ಇಲ್ಲಿ ಮರ ಇದೆ ಗಿಡ ಇದೆ ಕಂಬ ಇದೆ ಮರ ಇದೆ .

ಅಲ್ಲಿ ಏನೋ ಬರದಿದ್ದರೆ ಅದು ನನಗ ಅರ್ಥಗಲ್ಲ ಉರ್ದುದಲ್ಲಿ ಡಿಸೈನ್‌ ಮಾಡಿದ್ದಾರೆ ಗೆಟಿಗೆ .

ನೊಬೆಲ್ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೇರ್ ಇಲ್ಲಿ ನೊಬೆಲ್ ಹಾಸ್ಪಿಟಲ್ ಅಂತೇ ಅಲ್ಲಿ ರಿಯಲ್ ಮೀ ಶೋರೂಮ್ ಇದೆ ಇಲ್ಲಿ ಸ್ಕಾರ್ಪಿಯೊ ಕಾರ್ ಎರಡು ಒಂದ್ ಬೈಕು ಒಂದ್ ಆಟೋ ಒಂದ್ ಕಾರು ನೊಬೆಲ್ ಆಸ್ಪತ್ರೆ ಇಲ್ಲಿ ಗಿಡ ಬ್ಲರ್ ಆಗಿ ಇದೆ.

ದೊಡ್ಡ್ ರೋಡ್ ಇದೆ ಲೈಟಿನ್ ಕಂಬ ಬೀಳ್ತಾ ಇದೆ ಇದನ್ನ ಹಿಡ್ಕೊಳ್ಳೋರು ಯಾರು ಇಲ್ಲ ಎಲ್ಲಾ ಲೈಟಿನ್ ಕಂಬ ಇದೆ ಅಲ್ಲಿ ಅಂದ್ರೆ ಶೀಟ್ ಎಲ್ಲ ಹಾಕಿದ್ದಾರೆ ದೊಡ್ಡ್ ಬಿಲ್ಡಿಂಗ್ ಇದೆ ಅಲ್ಲಿ ಒಬ್ರು ನಿಂತಿದ್ದಾರೆ.

ಇಲ್ಲೊಂದ್ ಫೀಲ್ಡ್ ಇದೆ ಇಲ್ ಮೆಟ್ಲ್ ಇದಾವೆ ಡಸ್ಟ್ ಬಿನ್ ಇಟ್ಟಿದ್ದಾರೆ ಅಲ್ ಮೋಡ ಇದೆ ಕಂಬ ಇದೆ ಶೀಟ್ ಹಾಕಿದ್ದಾರೆ ಅಲ್ ಗಿಡ ಇದೆ ಅಲ್ಲೊಬನ್ ಕೂತಿದ್ದಾನೆ.

ಇಲ್ಲಿ ಆಟ ಆಡ್ತಾ ಇದಾರೆ .

ಅಲ್ಲೊಬ್ರು ಹೊರಗಡೆ ಬರ್ತಾ ಇದ್ದಾರೆ ಇಲ್ಲೊಬ್ಬರು ಹಾರ್ನ್ ಹೊಡೀತಿದಾರೆ ಇಲ್ಲೊಬ್ಬರು ಒಳಗಡೆ ಹೋಗ್ತಿದಾರೆ.

ಎಲ್ಲ ದೊಡ್ಡ್ ಬಿಲ್ಡಿಂಗ್ ಇದೆ ಮೋಡ ಕಲ್-ಕಲರ್ ಆಗಿದೆ ಚೆನ್ನಾಗಿದೆ ನೋಡೋಕೆ ಸೂಪರ್ .

ಕೆ.ಜಿ.ಏನ್. ವೆಜ್ ಅಂಡ್ ಫ್ರೂಟ್ಸ್ ಕೆ.ಜಿ.ಏನ್. ವೆಜ್ ಅಂಡ್ ಫ್ರೂಟ್ಸ್ ಇಲ್ಲಿ ಇಲ್ಲಿ ಹಾಳ್ ಮಾ ಅಂತ ಬರೆದಿದೆ ಇಲ್ಲಿ ಇಬ್ಬರು ಬಾಳೆ ಹಣ್ಣು ತಗೋತಿದ್ದಾರೆ ಮೇಲಾಗದೆ ನೋಡಕೆ ತುಂಬಾ ಚೆನ್ನಾಗಿದೆ.

ಇದು ಬ್ಲಾಕ್ ಅಂಡ್ ವೈಟ್ ಇಮೇಜು ನೀರ್ ಹರಿತಿದೆ ಇಲ್ಲಿ ಮೂರ್ ಕಡ್ಡಿಗಳಿದ್ದವೇ ಬೆಟ್ಟ ಇದೆ ಕಲ್ಲ್ ಇದೆ ಗುಡ್ಡ ಇದೆ ಮರಗಳು ಇದ್ದವೇ ಹಸುರ ಇದೆ ಎಲ್ಲ ನೋಡೋಕೆ ಎಷ್ಟ್ ಚೆನ್ನಾಗಿದೆ ಮತ್ತೆ ಅಲ್ ನೀರ್ ಹರಿತಿದೆ.

ಆ ಮರ ನೋಡೋದಕ್ಕೆ ತುಂಬಾ ಭಯಂಕರವಾಗಿದೆ ತುಂಬಾ ದೊಡ್ಡ ಮರ ಇದು ಇದು ಪಾರ್ಕ್ ಅನ್ಸುತ್ತೆ ಇಲ್ ಇಲ್ ಗಿಡಗಳ ಪಾಟ್ ಹಾಕಿದ್ದಾರೆ.

ಲೀ ಬಲೂನ್ಸ್ ಎಲ್ಲಾ ಕಟ್ಟಿದ್ದಾರೆ ಮೂರನೇ ಮೂರ್ನಾಲಕ್ ಬಾಗ ರೆಡ್ ಕಲರ್ ವೈಟ್ ಕಲರ್ ರೆಡ್ ಕಲರ್ ವೈಟ್ ಕಲರ್ ಬಾಗಲಾಸಿ ಕಟ್ಟಿದ್ದಾರೆ ಎಸಿ --

ಸುರಕ್ಷಾ ಹಾಸ್ಪಿಟಲ್ ಅಂತೇ ಅದು ಒಂದ್ ಬಿಲ್ಡಿಂಗ್ ಇಲ್ಲೊಂದ್ ಬೈಕ್ ನಿಂತಿದೆ ಸ್ಕೂಟಿ ಮೇಲ್ಲೊಬ್ರು ಆಟೋ ದಲ್ಲೊಬ್ರು ಅಲ್ಲೊಬ್ರು ನಿಂತಿದ್ದಾರೆ ಇಲ್ಲಿ ಆಟೋ ದಿಂದ ಒಬ್ರು ಮಾತಾಡ್ತಾಯಿದ್ದರೆ ಇದು ಹಾಸ್ಪಿಟಲ್ ಸುರಕ್ಷಾ ಹಾಸ್ಪಿಟಲ್. ಒಬ್ರು ಕೂತಿದ್ದಾರೆ ಪ್ಯಾಸೆಂಜರ್ ಇಳಿದಿದ್ದಾರೆ ಆಟೋ ದಿಂದ ಬೈಕ್ ಗಳಿದ್ದವೆ ಇಲ್ಲಿ ಕಿದಾಕಿಗಳು ಮೂರು ಓಪನ್ ಇದಾವೆ ಇದು ಹಾಸ್ಪಿಟಲ್ ಹೆಸರು ಸುರಕ್ಷಾ.

ಅಲ್ಲಿ ಮುಸ್ಲಿಮ್ಸ್ ಕುತ್ಕೊಂಡು ನಮಾಜ್ ಮಾಡ್ತಿದ್ದಾರೆ ಅವರ ದರ್ಗಾದಲ್ಲಿ ಫ್ಯಾನ್ ಎಲ್ಲ ಆನ್ ಆಗಿದೆ ಲೈಟೆ ಲ್ಲ ಆನ್‌ ಅಗಿದೆ ಇಲ್ಲಿ ಮ್ಯಾಟ ಗಳು ಹಾಕಿದ್ದಾರೆ ಅಲ್ಲಿ ಟೆಬಲ್‌ ಇದೆ ಅಲ್ಲಿ ಅವ್ರ ಕಡೆರು ಸಿನಿಯರಿ ದೆ .

ಇದು ಪಾರ್ಕು ಇಲ್ಲಿ ನೀರ್ ಇಲ್ಲಿ ನೀರೆಲ್ಲ ಚೆಲ್ಲಿದೆ ಇಲ್ಲೊಂದ ಕಟ್ಟಿ ಇದೆ ಅಲ್ಲೊಂದು ಮರ ಇದೆ ಅಲ್ಲೊಂದು ಗೆ ಅಲ್ಲೊಂದು ಗೇಟ್ ಇದ್ದಾವೆ ಇಲ್ಲಿ ಮರಗಳು ಇದ್ದಾವೆ ತುಂಬಾ.

ಇದು ಹೋಟೆಲ್ ಇದ್ದಂಗ ಇದೆ ಅಲ್ಲೊ ರೋಡ್ ಇದೆ ಇಲ್ ಮರ ಇದೆ ಲೈಟ್ ಎಲ್ಲ ಹಾಕಿದಾರೆ ಇಲ್ಲಿ ಮದ್ಯ ನಡ್ಕೊಂಡು ಹೋಗ್ ಟೈಲ್ಸ್ ಎಷ್ಟು ಚೆನ್ನಾಗಿದೆ.